ಮತ್ತ್ ಇವ್ serial ನೋಡ್ಲಿಕತ್ವಿ ಅಂದ್ರೆ ಯಾವ್ದಾದ್ರು ಒಂದ್ episode miss ಆಯ್ತ್ ಅಂದ್ರೆ ಅದು ಒಂದ್ ತರಾ ಆಗ್ಲಿಕ್ಕ್ start ಆಗುತ್ತೆ ಏನ್ ಆಯ್ತೋ ಏನೊ . ಕಳ್ಕೊಂಡಾರಂಗ್ ಕಳ್ಕೊಂಡಾರಂಗ ಆಗ್ತೇತ್ ಅದ್ ಯಾವಾಗ್ ನೋಡಿವಿ ಹಿಂಗ್ ಅನ್ನಿಸ್ತೇತ್ ಆಮ್ಯಾಗ್.

ನಮ್ಗು ಹಂಗಕ್ಕ daily ಈಗ ಅದ್ ಬಂದ ಆ time ಗ್ correct on ಮಾಡಿ TV on ಮಾಡ್ಕೊಂಡ್ ಕೂತ್ರುನ ಸಮಾದಾನ ಹೋಗಿದ್ನಿ ಅಂದ್ರೆ next day ಮತ್ತ್ ಯಾವಾಗ್ ನೋಡ್ತಿವೋ ಇಲ್ಲ ಯಾರ್ಗಾರ phone ಹಚ್ಚಿ ಕೇಳೋನಾ ಏನ್ ಆಯ್ತೋ ಅನ್ನೋವಂಗ ಆಗ್ಬಿಡು ತ್ತೆ serial . ಹ್ಮ್ ಅದ್ ಹಂಗ್ ಅನಿಸ್ತಿತ್ತು ಈಗ ಸದ್ಯೆ ಒಂದ್ ಚೂರ್ ನಾನ ಅದ್ರಿಂದ ಸ್ವಲ್ಪುಕ್ ದೂರ್ ಸರ್ದಂಗ ಎಲ್ಲಾ ಧಾರವಾಹಿಗೊಳ ಈಕಡೆಯಿಂದ ಹಿಂತಾವ ಬರಾತಾವ ಅಂದ್ಕೂಡ್ಲೆ.

ಹ್ಮ್ ಮತ್ತೆ ಇನ್ನ ಅಂತ ಧಾರವಾಹಿಗೊಳ ಕನ್ನಡತಿ, ಮಗಳು ಜಾನಕಿ ಆಮ್ಯಾಗ್ ಒಂದಿಷ್ಟ್ ಆ ಈ ಬ್ರಹ್ಮಗಂಟು ಅದ್ರೊಳಗುನು ಹಂಗೇನ್ ಬಾಳ್ ಇದ್ ಇದ್ದಿದ್ದಿಲ್ಲ ಹಿಂತಾವ್ ಧಾರವಾಹಿಗೊಳ ಬಂದು ಅಂದ್ರ ಮತ್ತು ನೋಡ್ಬಹುದು ಕುಂತ್ ನೋಡ್ಬಹುದ್. Family entertainment but ಅದ್ರಲ್ಲಿ ಏನು negative ಜಾಸ್ತಿ ಇರ್ಲದಂಗ entertainment ಜಾಸ್ತಿ ಇಟ್ಕೊಂಡ ಇದ್ರ ನೋಡ್ಲಿಕ್ಕ್ ಚೊಲೋ ಅನ್ಸುತ್ತೆ drama ಎಲ್ಲಾ ಇರುತ್ತ but ಆದ್ರು ಕೆಲವೊಂದ್ಸರ್ತಿ. ನಮ್ಗುನು ಹೊಂದಿಕೊಂಡ್ ಹೋಗ್ಬೋದಲ್ಲಾ ಚೊಲೋ ಇರ್ಬಹುದಲ್ಲ ಹಿಂಗ್ ನಾವ್ face ಮಾಡ್ಬಹುದ್ಲಾ ಎಲ್ಲಾ ಅನ್ನೋದ್ ನಮ್ಗು ಒಂದ್ message ಬರ್ತೆತಿ ಅಂತ್ರಿಂದ್. ಹಾ ಅದ motivational ಇದ್ವು ಅಂದ್ರ ಜಾಸ್ತಿ ನೋಡ್ಲಿಕ್ಕ್ ಬಾಳ ಇಷ್ಟಾ ಆಗ್ತಾವ.

ಬರೇ ಅದ್ ಮನಸ್ಸ್ ಕೆಡ್ಸೊವನ ನೋಡ್ ನೋಡ್ ನೋಡಿ ಮನಸ್ಸನ್ನು ನಮ್ದು ಹಾಳ್ ಮಾಡ್ಕೊಂಡಂಗ ಆಗಿ ಬಿಡ್ತೈತೆ ಬರೇ ಅದನ್ನ ನೋಡೋದ ಅಂತ್ ಅಂದ್ರ. ಹೌದ ಆ ರೀತಿ ಇರೋದ್ಕಿಂತ ಈ ರೀತಿ serials ನ ನೋಡಿದ್ರ ನಮ್ಗು ಒಳ್ಳೇದ ಆರೀತಿ ಅವ್ರು ಆರೀತಿ serials ಅವ್ರು ಇದು ಮಾಡ್ಬೇಕ. ಈಗ್ ಸಧ್ಯಕ್ಕ ಅದ್ ಇನ್ನು ಒಂದ್ Zee ಕನ್ನಡಾಲ್ಲಿ ಶ್ರೀರಸ್ತು ಅದು ಬರ್ಲಿಕತ್ತದಲ್ಲ ಅದು ಚಂದ ಐತಿ.

ಹಾ ಆ ನಾನ್ ಅಷ್ಟೇ . ಹಾ ನಾನ್ ಅದನ್ನ ಮನೇಲಿ ನೋಡ್ತಿರ್ತೆವಿ ಚೊಲೋ ಅನ್ಸುತ್ತ್ ನಮಗ ಅದ್ರಾಗಿಂದ್ ಪಾತ್ರಗಳು. ಆಹ್ ಆ ಪುಟ್ಟಕ್ಕನ ಮಕ್ಕಳು ಚಂದ ಬರಾತೈತಿ ನೋಡಾತಿದ್ದೆ ಅದ್ರೊಳಗ ಅಮ್ಮಮ್ಮಮ್ಮಮ್ಮಾ ಆ mummy ಗೊಳ ಅದಾರವ್ವಾ ಅವ್ರು ಎಲ್ಲಾ ನೋಡಿ ಸಾಕ್ ಸಾಕ್ ಅಂದ್ ಬಿಟ್ಟ್ ಬಿಟ್ಟೆ ಗೊತ್ತಾ ಅದನ್ನು. ಹ್ಮ್ ಹ್ಮ್ ಸರಿ ಸರಿ ನಾ ಪಾಪು ಅಳ್ಲಿಕತ್ವ ಆಮೇಲ್ ಮಾತಾಡ್ತಿನ.

ಹಾ ಹುಷಾರಿದ್ದೇನೆ ನೀವ್ ಹೇಗಿದ್ದೀರಾ? ಹಾ ನಾನ್ ಚೆನ್ನಾಗಿ ಇದೇನೆ ಮತ್ತೆ ಏನ್ ಮಾಡ್ತಿದಿರಾ?

ಈಗಾ ಚಾ ಎಲ್ಲಾ ಆಗಿ ಕೂತದ್ದು.

ತಿಂಡಿ idli ಮಾಡಿದ್ದೆ ನೀವೇನ್ ?

ನಾನು dosa ಉದ್ದಿನ dosa . ಹೌದಾ ಆಯ್ತಾ ? ಹಾ ತಿಂಡಿ ಆಯ್ತು. ?

ವಿಶೇಷ ಏನಿಲ್ಲಾ ನಾಡಿದ್ದು Murdeshwar ಕ್ ಹೊಗ್ಬೇಕಂತ ಇದೇನೆ.

ನಿಮ್ಗೆ ರೈಲು?

ರೈಲು ಬೆಳಗ್ಗೆ ಏಳು ಗಂಟೆಗೆ. ಏಳು ಗಂಟೆಗಾ? ಹೌದು ರೈಲಲ್ಲಿ ಒಳ್ಳೇದಾಗ್ತದೆ. ನಾವು ಹೇಗೆ ಮನೆಯಲ್ಲೆಲ್ಲಾ ಹೇಗೆ ಇರ್ತೆವೆ ಎಲ್ಲಾ ಮಾತಾಡ್ಕೊಂಡು ಎಲ್ಲಾ ಜನರೊಟ್ಟಿಗೆ ಒಳ್ಳೇದಾಗ್ತದೆ. ಮತ್ತೆ ನಮ್ಗೆ ಚಾ, ತಿಂಡಿ ಎಲ್ಲಾಸ ರೈಲಲ್ಲೆ ಬರ್ತದೆ ಎಲ್ಲಸ. ನನ್ಗೆ ಅಷ್ಟ್ ಅನುಭವ ಇಲ್ಲಾ.

Train ಒಳ್ಳೇದು. ಹೌದು train bus ಇಂದ ನಮ್ಗೆ ಸ್ವಲ್ಪ ಜಾಸ್ತಿ train ಅಲ್ಲಿ ಹೊ~ ಒಳ್ಳೆದ~ ಒಳ್ಳೆದಂತ. ಹೌದಾ? ನೀವೆಲ್ಲಾ ಹೇಗೋ ಹೋಗ್ತಾ ಇರ್ತಿರಿ ಅಲ್ಲಾ . train ಅಲ್ಲಿ ಹೋಗಿ ಬರೋದು ಊರಿಗೆ ಊರಿಗೆ ಹೋಗೋವಾಗಸ ರೈಲಲ್ಲಿ ಹೋಗುದು ಜಾಸ್ತಿ. ಹೆದ್ರಿಕೆ ಆಗ್ತದಾ ಹೋಗ್ಲಿಕ್ಕೆ? ಇಲ್ಲಾ ಹೆದ್ರಿಕೆ ಎನಿಲ್ಲಾ ಒಳ್ಳೇದೇ ಮ~ ನಮ್ ರಾ~ ಮಲ್ಗಲಿಕ್ಕೆಸ ನಮ್ಗೆ bed ಸ ಉಂಟು ಎಲ್ಲಸ. AC coach AC ಬೇಕಾದ್ರೆ ನಮ್ಗೆ AC ಅಲ್ಲಿಸ ಇದು ಆ ಮಾಡ್ಬಹುದು ticket ಮಾಡಿದ್ರೆ ಅದ್ರಲ್ಲುಸ ಒಳ್ಳೆದಂಗೆ bed sheet . ಇದು ಎಲ್ಲಸ ಒಳ್ಳೆ ನಮ್ಗೆ ಅವ್ರು ಇದು ಮಾಡಿ ಕೊಡ್ತಾರೆ ಎಲ್ಲ ವ್ಯವಸ್ಥೆಯೆಲ್ಲ ಅದ್ರಲ್ಲಿ ಇದ್ರಲ್ಲಿ train ಅಲ್ಲಿ ಎಲ್ಲಸ ವ್ಯವಸ್ಥೆ ಇರ್ತದೆ ನೀರಿದ್ದು ವ್ಯವಸ್ಥೆ ಇರ್ತದೆ ಮತ್ತೆ ನಮ್ಗೆ ಊಟಕ್ಕೆಸ ಅವ್ರ ಹತ್ರ ಬರ್~ ಬರಿತಾರೆ ಅವ್ರು ಎಷ್ಟು. ನಿಮ್ಗೆ ಅವು ಯಾವ್ದೂಸ ಊಟಾ ಬೇಕು ಯಾವ್ದೂ ರೀತಿದು ಇದ್ ಬೇಕು ಎಲ್ಲಸ ಬರ್ಕೊಂಡ ಹೋಗ್ತಾರೆ ನಿಮ್ಗೆ ಬೇಕ ಈ ರೀತಿದ ಈ ರೀತಿದು biriyani ಯಾ ಯಾ~ ಯಾವ್ದುಸ ಬೇಕ ಎಲ್ಲಸ ಬರ್ತದೆ train ಅಲ್ಲಿ.

ಹಾ ಬೇಗ ಅದು ಬೇಗಾ ಹಾ train ಅಲ್ಲಿ ಮತ್ತೆ ಬೇಗಾ ಮುಟ್ಟುತದೆ ಬೇಗಾ ನಮ್ಗೆ ಸುಲಭ ಆಗ್ತದೆ.

ಮತ್ತೆ ನೀವು ಎಲ್ಲೂ ಹೋಗ್ಲಿಕ್ಕೆ ಇಲ್ವಾ ಇನ್ನು train ಅಲ್ಲಿ? ನನಗೆ ಹೋಗ್ಲಿಕ್ಕುಂಟು ಇನ್ನು ಊರಿಗೆ train ಅಲ್ಲಿ ಆಗಿದೆ ticket ಈಗಾಗ್ಲೆ. ಅದು ಊರಿಗೆ ನಮ್ಗೆ ಹೋಗ್ಲಿಕ್ಕೆ ನಾವು ನಮ್ಗೆ ticket con~ ಇದಾಗ್ಬೇಕಾದ್ರೆ ನಾಲ್ಕು ತಿಂಗಳು ಮೊದ್ಲೇ ತೆಗ್ದಿಡ್ಬೇಕಾಗ್ತದೆ.

wait ಹಾ ನಾವ್ ಕಾಯ್ಬೇಕಾಗ್ತದೆ ಇಲ್ದಿದ್ರೆ ನಮ್ಗೆ ticket ಸಿಗುವುದಿಲ್ಲಾ. ಹಾಗಾಗಿ ನಾಲ್ಕು ತಿಂಗಳು ಮೊದ್ಲೆ ತೆಗ್ದಿಟ್ರೆ ನೀ ನಮ್ಗೆ ಎಲ್ಲಾ ಅಲ್ಲಿ ಆ ವ್ಯವಸ್ಥೆಯೆಲ್ಲ correct ಇರ್ತದೆ. ನಮ್ಗೆ ಹೋಗಿ ಕುತ್ಕೋಬಹುದು ನಮ್ಗೆ ticket ನಮ್ದೆ ಅಂತ. ಹೇಳಿ ಒಂದ್ ಕಾಯ್ದಿರಿಸಿದ ticket ಅಂತ ಇರ್ತದಲ್ಲ ನಮ್ಗೆ ಅಂತಾ ಹಾಗೆ ಅಲ್ಲಿ ಹೋಗಬೋದು. ಇಲ್ಲದಿದ್ರೆ ನಾವು ನಿಂತಕೊಂಡು ಇದ್ ಮಾಡ್ಕೊಂಡು ಬೇರೆಯವ್ರ seat ಅಲ್ಲಿ ಕುತ್ಕೋಂಡು ಹೊಗ್ಬೇಕಾಗ್ತದೆ ಇದಾದ್ರೆ ನಾವ್ ನಮ್ ಮೊದ್ಲೆ ಮಾಡಿ ಇಟ್ರೆ ನಮ್ಗೆ ಬೇಗ ಇದ್ ಮಾಡ್ಬಹುದು. ಬೇ~ ಮತ್ತೆ ಹಾಗೆ ನಮ್ಗೆ urgent ಅಲ್ಲಿ ಬೇಕಂತ ಹೇಳಿದ್ರುಸ ನಮ್ಗೆ general ticket ಅಂತ ಸಿಗ್ತದೆ ಅದ್ರಲ್ಲುಸ ನಾವು ಹೋಗ್ಬಹುದು.

ಮತ್ತೆ car ಅಲ್ಲಿ bus ಅಲ್ಲೆಲ್ಲಾ ಹೋದ್ರೆ ಸುಸ್ತಾಗ್ತದೆ ಅಲ್ಲಾ? ಹೌದು ವಾಂತಿ ಬಂದಂಗೆ ಆಗುವುದು ಹಾಗೆಲ್ಲಾ ಆಗ್ತದಲ್ಲಾ ಇದ್ರಲ್ಲಿ ಏನ್ಸ ನಮ್ಗೆನ್ ಹಾಗೆನ್ ಆಗಲ್ಲ ನಮ್ಮ ಮನೇಲಿ ನಾವ್ ಹೇಗೆ ಕೂತ್ಕೋಂಡು ಹೋಗ್ತೇವೆ ನಾಲ್ಕು ಜನದ ಹತ್ರ ಮಾತ~ ಮಾತಾಡ್ಕೊಂಡು ನಾವ್ ಹೇಗೆ ಕೂತಕೊಳ್ತೇವೆ ಹಾಗೆ ನಮ್ಗೆ ಒಂದ್ ನಾಲ್ಕ ಜನಾ ಪರಿಚಯ ಆಗ್ತದೆ ಅವ್ರ ಹತ್ರ ಎಲ್ಲಾ ಮಾತಾಡ್ಕೊಂಡು ಅವ್ರದು ಮನೆಯದ್ದು. ವಿಷಯ ಇರುವುದೆಲ್ಲ ಮಾತಾಡ್ಕೊಂಡು ಹೋಗ್ಲಿಕ್ಕೆ ಒಳ್ಳೆ .

ಮತ್ತೆ ಹೌದು ಕೆಲವರೆಲ್ಲಾ ಹಾಗೆ ಊಟಾ ಎಲ್ಲಾ ತರ್ತಾರೆ ಬೇಕಾ ಹಾಗೆಲ್ಲಾ ಕೇಳ್ತಾರೆ ನಾವ್ ಮತ್ತ್ ಕೆಲವರ್ ತಗೋಳ್ತಾರೆ ಕೆಲವರೆಲ್ಲಾ ತಕೋಳೊದಿಲ್ಲಾ ಹಾಗೆ. ಈಗ ಒಂದ ಹೆದ್ರಿಕೆ ಇರ್ತದ ಅಲ್ಲಾ ಒಂದು ಯಾರೊ ಊಟಾ ಏನಾದ್ರು ಕೊಟ್ರೆ biscuit chocolate ಏನಾದ್ರು ಕೊಟ್ರೆ ತಗೋಳ್ಳಿಕ್ಕೆ. ಅಂದ್ರೆ ಅದ್ರಲ್ಲಿ ಕಳವೆಲ್ಲ ಆಗುದು ಜಾಸ್ತಿ ಇರುತ್ತೆ ಮಾತ್ರ ಜಾಗ್ರತೆ ಇರ್ಬೆಕಾಗ್ತದೆ ನಮ್ದು ನಮ್ದು luggage ಎಲ್ಲಾ ನಾವೆಲ್ಲಾ ನಮ್ದು safety ನಾವೇ ಮಾಡ್ಕೊಬೇಕು.

ಯಾಕಂತ ಹೇಳಿದ್ರೆ ಕೆಲವ್ರು ಆ ಹೆಚ್ಚು ಬ್ರ~ ಇಳಿಯುವಾಗ ಕೆಲವೊಮ್ಮೆ ಮಧ್ಯ ಮಧ್ಯದಲ್ಲಿ ಕೆಲವ್ರು ಇಳಿಯುವವರು ಇರ್ತಾರೆ ಅವಾಗ ಉಂಟಲ್ಲಾ ಅವ್ರು ನಮ್ಮ ಆಹ್ ನಮ್ಮ ಇದರನ್ನುಸ ಪೆಟ್ಟಿಗೆಯನ್ನು ಇಟಕೊಂಡ ಹೋಗ್ತಾರೆ ಹೇಳ್ಲಿಕ್ಕೆ ಆಗುವುದಿಲ್ಲಾ ಹಾಗಾಗಿ ನಾವು ಜಾಸ್ತಿ ನಿದ್ರೆಯಲ್ಲೆಲ್ಲಾ ಇರ್ಬೆಕ ಇಲ್ಲ. ಅಂದ್ರೆ ಬ~ trai~ ಇದ ರೈಲಿನಲ್ಲಿ ನಾವ್ ಹೇಳ್ಲಿಕ್ಕಾಗುವುದಿಲ್ಲ ನಮ್ದು luggage ಇದ್ ಇದ್ರದ್ದು ಇಲ್ದದ್ದು ಇನ್ನೂ ಹೇಳ್ಲಿಕ್ಕ ಆಗುವುದಿಲ್ಲಾ ನಾವೇ safety ನ ನಾವೇ ಮಾಡ್ಕೊ ಬೇಕಾಗುತ್ತೆ.

ಹೌದು ಅಂದ್ರೆ ಹಾ ನಾವ್ ಹಾಕೊಂಡು ಹೋಗೊ ಚಿನ್ನ, ಹಣ ಎಲ್ಲಾ ಇರ್ತದೆ ಅಲ್ಲಾ ಅದು ಕೆಲವ್ರು ಅದ್ರಲ್ಲೆ ನೋಡ್ತಾ ಇರ್ತಾರೆ ಯಾರು ಹೇಗೆ ಅಂತಾ ಪೂರಾ ಕೇಳ್ತಾರೆ ನಮ್ಮ ಮನೆ ವಿಷಯ ಎಲ್ಲಾ ಹೇಗೆ ಕೇಳ್ತಾರೆ ನಾವು ಅಂದ್ರೆ ನಾವ್ ಮಾತಾಡೋವಾಗ. ನಾವು ಸುಲಭವಾಗಿ ಎಲ್ಲಾ ಹೇಳಿ ಬಿಡ್ತೇವೆ ಹೀಗೆ ನಮ್ಮ ಮನೆಯವ್ರ ಹಾಗೆ ಅಂತ ಹೇಳಿ ನಾವು ಹಾಗೆ ಹೀಗೆ ಎಲ್ಲ ಹೇಳಿ ಹೇಳಿದ ಮೇಲೆ ಮತ್ತೆ ಅವ್ರು ಅದೆ ಒಂದು ಇದ್ ಇಟ್ಕೊಂಡು ಮತ್ತೆ ನಮ್ದು bag ಆಗಿರ್ಬಹುದು ಏನೇ ಆಗಿರ್ಬಹುದು ಮತ್ತೆ ತಗೊಂಡು ಹೋದ್ರೆ ಮತ್ತೆ. ಆಯ್ತಯ್ತು ಸರಿ ಹಾಗಾದ್ರೆ bye ನನ್ನ ಅಮ್ಮ ಕರಿತಾ ಇದ್ದಾರೆ ಇಡ್ತೇನೆ ಆಯ್ತಾ?

ಹಾ ಮತ್ತೆ ಚಂದ್ರಮೌಳಿ ಆರಾಮ, ನೀವ್ ಹೇಗಿದ್ದೀರಾ? ನಾನ್ ಅರಾಮ್ ವಿವೇಕ್ರೆ, ವಿಶೇಷ ಎಲ್ಲ ಏನು? ಹೇಳ್ಬೇಕು, ನೀವೇ ಹೇಳ್ಬೇಕು ಎಲ್ಲಾ. ಎಂತ ಹೇಳುದು ವಿವೇಕ್ರೆ. ಹಾ ನಮ್ಮದು job ನಿಮ್ಮದು ಇದೇಗ್ ಆಗ್ತಾದೆ, college ? College ಭಯಂಕರ ಒಲ್ಲೆ ಆಗ್ತಾ ಉಂಟು.

College life ಅನ್ನು ಸ್ವಲ್ಪ enjoy ಮಾಡ್ತಾ ಇದ್ದೇನೆ, enjoy ಮಾಡತೇನೆ, ಅಷ್ಟ್ ರಜೆ ಮಾಡ್ತಿದ್ದೇನೆ.

Attendance shortage ಬಂದ್ರೆ ಮೇಲೆ ಕಾಲಿಗೆ ಬೀಳುದು, lectures ನವರದ್ದು.

ಹಾಗೆ, ಇಲ್ಲಪ್ಪ ಹಾಗೆ shortage ಬರದಾಗೆ ನೋಡಿಕೊಳ್ತೇನೆ, percent ಇರ್ಬೇಕಂತೆ.

ಹಾ University ಯೇ ನಮ್ದು ಹಾ.

ಗಮ್ಮತ್ ಅಂದ್ರೆ ಎಂತ ಇಲ್ಲ, ಅಂದ್ರೆ ನನ್ನ friend ಇದ್ದು MBA ಗೆ apply ಮಾಡಿದ್ದ PGCET ಗೆ so provisional certificate, migration certificate ಎಲ್ಲ ತೊಕೊಂಡು ಹೋಗ್ಲಿಕ್ಕೆ ಬಂದಿದ್ದೆ ನಾನು, ಅವ್ನ ಅವ್ನ ಜೊತೆಗೆ ಅವ್ನ ಕರ್ಕೊಂಡು.

ಹಾಗೆ, .

ನನ್ಗೆ ನನ್ಗೆ ನೆನಪಾಗ್ಲಿಲ್ಲ, ನಾನು call ಮಾಡ್ತಿದ್ದೆ ನೀವ್ ಅಲ್ಲಿ ಅಂತ ಆಗಿತಿದ್ರೆ .

ಮತ್ತೆ ಗಮ್ಮತು ಗಮ್ಮತು, ಹಾಗೆ ವಿಶೇಷಾ ಎಲ್ಲಾ ಬೇರೆ. ವಿಶೇಷ ಹೇಳ್ಬೇಕು ಮರ್ರೆ, ನೀವೇ ಹೇಳ್ಬೇಕು ನಮ್ಮದೆಂತ ಇಲ್ಲ.

ಯಾರು?

ಎಂತ ಗೊತ್ತುಂಟಾ ಸಾಹಿತ್ಯದಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಆದ ಕಾರಣ.

ಅಲ್ಲ ಇದು ಆಗುದಿಲ್ಲ, ಎಲ್ಲ ಕಡೆ ಹೋಗುದು ತಿರುಗುದು.

ಸ್ವಲ್ಪ ಜನ್ರಿಗೆ knowledge share ಮಾಡುದು.

ಈಗ ಆರೋಗ್ಯದಲ್ಲಿ ಸ್ವಲ್ಪ ಏರು ಪೆರು ಕೂಡ ಆಗಿದೆ. ಹಾ ಕಷ್ಟ ಆಗ್ತಾದೆ ಎಂತ ಮಾಡ್ಲಿಕ್ಕೂ ಆಗುದಿಲ್ಲ.

ಎಲ್ಲಾ ಕಷ್ಟಗಳನೆಲ್ಲಾ ಎಂತ ಎದುರಿಸ್ಬೇಕಲಾ. ಹೌದೌದು , ಹಂಗೆ .

ಹಾ ಕೆಲ್ಸ jolly ತೊಂದ್ರೆ ಇಲ್ಲ, ಅಲ್ಲೇ ಇದ್ದೇನೆ. Jolly ಅಲ್ಲ ನೀವು work from home ಮಾಡಿ, ನೀವ್ ಎಂತ ತಿರ್ಗುದ ಹೇಗೆ. ಹೌದು, ಮತ್ತೆಂತ ಮಾಡುದು ಬೇರೆ ಕೆಲ್ಸ ಇಲ್ಲ ಅಲ New Year ಗೆ ಆದ್ರೆ ಮೂರೂ ನಾಕು ದಿನ ರಜೆ ಇತ್ತು, New Year ರಜೆ ಇತ್ತು, Christmas ಗೆ ನಾಲ್ಕು ದಿವ್ಸ ರಜೆ ಇತ್ತು, jolly ಮಾಡುದು.

ಅದೊಂದು company US ಅಲ ಹಾಗಾಗಿ.

ಮಾಡಿ ಗಮ್ಮತ್ ಮಾಡಿ.

ಮತ್ತೆ ಇನ್ನು trip ಗೆ ಹೋಗುವಾಗ, ನಮ್ಮನು ಮರಿ ಬೇಡಿ ಆಯ್ತಾ. ಇಲ್ಲ ಇಲ್ಲ ಖಂಡಿತಾ . ನೀವ್ ಭೋಪಾಲ್ ತೆಗಿಯುವ plan ಎಲ್ಲ ಉಂಟಂತ ಸುದ್ದಿ ಸಿಕ್ಕಿತು. ಹೌದೌದು ತೆಗೀಬೇಕು ಅಂತ ಉಂಟು.

ಅದೆ trip ಅಲ್ಲಿ ಒಳ್ಳೆ use ಆಗ್ಬೋದು .

ನೀವು ಕೂಡ ಮಾಡ್ತಿರಲ್ಲ vlog ಎಲ್ಲ? ಏಯ್ ಇಲ್ಲಪ್ಪ, ಸ್ವಲ್ಪ ಮಾಡ್ತೇನೆ.

ಹಾ ಅಷ್ಟೆಲ್ಲ ಏನಿಲ್ಲಪ್ಪ . ನಮ್ಮದೆಲ್ಲ ಮಾಮೂಲಿ ಅಲ್ವಾ, ನೀವೇ ಇನ್ನು ಮಾತಾಡ್ಬೇಕು ವಿಶೇಷ ಎಲ್ಲ.

ಹ್ಮ್, ಅದೆ ಈಗ ನಾವು Education system ಗೆ ಬರುವ ಉದ್ದೇಶದಿಂದ, ಬಗ್ಗೆ ನಾವ್ ಒಂದೆರಡು ಮಾತಾಡ್ಲೆ ಬೇಕು ಈಗ.

ಅವಸ್ಥೆ ಮರ್ರೆ ನಮ್ಮ Education system ಅಲ್ಲಿ ಈಗಿನ situation ಗೆ result ಕೂಡ ಎಷ್ಟು late ಆಗಿ ಕೊಡ್ತಿದ್ದಾರೆ . ಹೌದೌದೌದು . ಮತ್ತೆ ಅದ್ರ ನಂತ್ರ marks card ಬರ್ಲಿಕ್ಕೂ ಅಷ್ಟೆ ಈಗ late ಆಗ್ತಾದೆ, ಈಗ ನಮ್ಗೆ ತೊಂದ್ರೆ ಇಲ್ಲ ಅಲ್ಲಿ ಇರುವವ್ರಿಗೆ ಹೋದವರಿಗೆ ಈಗ ನೋಡಿ ಎಷ್ಟು ಉದ್ಯೋಗಕ್ಕೆ ಕಷ್ಟ ಆಗ್ತಾದೆ. ಹೌದೌದೌದು, bank exam ಅದು ಇದು ಅಂತ ಹೇಳಿ ಎಲ್ಲ ಬರ್ತಾ ಉಂಟಲಾ.